ಈ ಚಿತ್ರದಲ್ಲಿ ಒಂದು ದೃಶ್ಯ ಕ್ರಿಶ್ಚಿಯನ್ ಕ್ರಿಸ್ ಕ್ರಿಶ್ಚಿಯನ್ ಒಂದು ಚರ್ಚಿನ ದೃಶ್ಯವಾಗಿದೆ ಕ್ರಿಸ್ಮಸ್ಗೆ ಡೆಕೋರೇಟ್ ಮಾಡಿರೋ ರೀತಿ ಇದೆ .

ಇದುಒಂದು ಐ ಡಿ ಬಿ ಐ ಬ್ಯಾಂಕ್ ನ ಒಂದು ಇದು ಒಂದು ಬ್ಯಾಂಕ್ ಆಗಿದ್ದು ಇದರಲ್ಲಿ ಒಂದು ಮ್ಯಾನೇಜರ್ ಇದ್ದಾರೆ.

ಜನಗಳು ಬಂದು ಅದ್ರ್ ಬಗ್ಗೆ ಇನ್ಫಾರ್ಮಶನ್ ಕೇಳುತ್ತಿರುವರು ಮತ್ತು ಲೋನ್ ಗಳನ್ನು ಕೇಳುತ್ತಿರು --

ಇದು ಸಾಯಿ ಬಾಬಾನ ದೇವಸ್ ಅಹ್ ಟೆಂಪಲ್ ನ ದೃಶ್ಯ ಚಿತ್ರನ ವಾಗಿದ್ದು ಸಾಯಿಬಾಬ ಸಾಯಿಬಾಬಾಗೆ ಹೂವಿನಹಾರ ಮತ್ತೆ ಪೀಠವನ್ನು ಸುತ್ತಿ ಮತ್ತೆ ಬೇರೆಬೇರೆ ಹೂವಿನ ಹಾರಗಳನ್ನ ಹಾಕಿದ್ದಾರೆ.

ಇಲ್ಲೊಂದು ದೊಡ್ಡ ಗೇಟ್ ಅನ್ನು ಕೂಡ ಹಾಕಿದ್ದಾರೆ ಅದು ಬ್ಲೂ ಕಲರ್ ತುಂಬಾ ಸುಂದರವಾಗಿ ಕಾಣುತ್ತಿದೆ. ಕಾಂಪೌಂಡಿನ ಸುತ್ತಲೂ ದೊಡ್ಡ ದೊಡ್ಡ ಗಿಡಗಳು ಮರಗಳು ಕೂಡ ಗೇಟಿ ನ ಒಳಗಡೆ--

ಇದು ಒಂದು ಮೈಸೂರಿನ ಒಂದು ಪಾರ್ಕಿನ ಚಿತ್ರವಾಗಿದೆ ಈ ಪಾರ್ಕಿನಲ್ಲಿ ಒಂದು ಕಲರ್ಸ್ ಕನ್ನಡದ ಚಾನೆಲ್ನ ಒಂದು